ಅಲ್ಲಿ ಒಂದು ಬಾಲ್ ಇದೆ ಮತ್ತು ಚಪ್ಪಲಿಗಳಿವೆ.

ಹಾಗೂ ಕೆಳಗಡೆ ಕುರ್ಜಿಗಳಿವೆ ಆ ಕುರ್ಜಿಯ ಮೇಲೆ ಕೆಲವು ವ್ಯಕ್ತಿಗಳು ಕುಂತಿದ್ದಾರೆ.

ಅವರ ಕೈಯಲ್ಲಿ ಬುಕ್ ಇದೆ ಮತ್ತು ಒಬ್ಬರು ಮಾಸ್ಕ್ ಹಾಕಿಕೊಂಡಿದ್ದಾರೆ.

ಮತ್ತು ಅಲ್ಲಿ ಒಂದು ಕಾರು ನಿಂತಿದೆ.

ಇದು ಒಂದು ಅಂಗಡಿ ಇದೆ ಆ ಅಂಗಡಿಯ ಒಳಗೆ ಕೆಲವು ವ್ಯಕ್ತಿಗಳು ಇದ್ದಾರೆ.

ಅಲ್ಲಿ ಟೇಬಲ್ ಇದೆ ಹೊರಗಡೆ ಚಪ್ಲಿಗಳಿವೆ.

ಆ ಬಾಕ್ಸ್ ಗೆ ಕೀಲಿಯನ್ನು ಹಾಕಿದ್ದಾರೆ.

ಇಲ್ಲಿ ಮೇಲುಗಡೆ ಕಾಂಟಾಕ್ಟ್ ನಂಬರ್ ಅಂತ ಬರೆದು ಬೋರ್ಡ್ ಹಾಕಲಾಗಿದೆ.

ಬೋರ್ಡ್ ಮೇಲೆ ವಿಧವಾದ ತಿಂಡಿಗಳ ಚಿತ್ರಗಳನ್ನು ಬಿಡಿಸಿದ್ದಾರೆ.

ಕಟ್ಟಡಗಳಿವೆ ಆ ಕಟ್ಟಡಗಳ ಮುಂದೆ ಕಟ್ಟಿಗೆಯ ವಸ್ತುಗಳನ್ನು ಇಟ್ಟಿದ್ದಾರೆ.

ಇನ್ನೂ ನೀರು ಹರಿಯುತ್ತಿದೆ ಹಾಗು ಅಲ್ಲಿ ಒಂದು ಬ್ರಿಡ್ಜ್ ಇದೆ.